ಹ್ಮ್ ರಾಮನವಮಿಗೆ ಇದು ಪಾನಕ ಕೋಸಂಬರಿನ ನೈವೇದ್ಯಕ್ಕೆ ಇಡೋದು. so ಅದು ನೈವೇದ್ಯಕ್ಕೆ ಮಾಡ್ಬಿಟ್ಟು ಆಮೇಲೆ ಅದನ್ನ ಎಲ್ಲಾರು ಸ್ವೀಕರಿಸುತ್ತೀವಿ ಅದಾದಮೇಲೆ ಅಕ್ಕಪಕ್ಕದ ಮನೆಯವರನ್ನ ಕರೀತೀವಿ ಪಾನಕ ಕೋಸಂಬರಿ ತಗೊಳ್ಳಿ ಅಂತ ಹೇಳಿ . so ಅವರು ಬಂದ್ಬಿಟ್ಟು ಪಾನಕ ಕೋಸಂಬರಿ ಎಲ್ಲಾ ತಗೊಂಡು ಹೋಗ್ತಾರೆ next ಅವರೆಲ್ಲಾ ಕರೀತಾರೆ ನಮ್ಮನ್ನ ನಾವೆಲ್ಲಾ ಅಕ್ಕಪಕ್ಕದ ಮನೆವರೆಗೆ ಹೋಗ್ತೀವಿ . ಅವರು ಮನೇಲಿ ಪಾನಕ ಕೋಸಂಬರಿ ಎಲ್ಲಾ ತಗೊಂಡು ಅದುನ್ನು ಸ್ವೀಕರಿಸಿ ಬರ್ತೀವಿ. so ಈ ರೀತಿಯಾಗಿ ರಾಮನವಮಿನ celebrate ಮಾಡ್ತೀವಿ. ಮತ್ತೆ ಏನು ಅಂದ್ರೆ ಇಲ್ಲಿ ರಾಮನವಮಿಗೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ nearby ಇರೋ ಅಂತ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ .

ಅಲ್ಲಿ ಅಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ದೇವರ ಅಲಂಕಾರ ಉತ್ಸವ ಮೂರ್ತಿನ ಕೂಡ ಹ ಹೊರಗಡೆ ಇಟ್ಬಿಟ್ಟು stage ಮೇಲೆ ದೇವರ ದರ್ಶನಕ್ಕೆ ಇಟ್ಟಿದ್ರಲ್ಲ ಜನರಿಗೆ . so ಆ ಉತ್ಸವ ಮೂರ್ತಿ ನ ದರ್ಶನ ಮಾಡ್ಕೊಂಡು ಮತ್ತೆ ದೇವಸ್ತಾನ ಹೊಳಗಡೆ ಹೋಗಿ main ದೇವರ್ನ ದರ್ಶನ ಮಾಡ್ಕೊಂಡು ಬರೋವನ್ತದು ಆಮೇಲೆ ಹೊರಗಡೆ ಬಂದ್ ತಕ್ಷಣ ಅಲ್ಲಿ ಪಾನಕ ಕೋಸಂಬರಿ ಎಲ್ಲಾ arrange ಮಾಡಿದ್ರು

so ಆ ಪಾನಕ ಕೋಸಂಬರಿನ ಅಲ್ಲಿಂದ ತಗೊಂಡ್ ಬಂದು ಮತ್ತೆ ಮನೆಯಲ್ಲಿ ಇರೋರಿಗೆಲ್ಲಾರಿಗೂನು share ಮಾಡಿ ಅದನ್ನ ಸ್ವೀಕರಿಸಿದ್ವಿ ಅದಾದಮೇಲೆ ಈ ಹಬ್ಬಕ್ಕೆ ಅಂತ ದೇವರ ನೈವೇದ್ಯಕ್ಕೆ ಅಂತ ಒಂದು ಪಾಯಸ ಮಾಡಿದ್ವಿ ಅದು

so ಆ ಪಾಯಸನ ತಿoದು ಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ ಈ ರೀತಿ ರಾಮನವಮಿನ celebrate ಮಾಡಿದ್ವಿ ನೀವ್ ಹೇಗ್ ಮಾಡಿದ್ರಿ.

ನಮ್ದು ಅಷ್ಟೆ ನಾವು ರಾಮ ದೇವರದ್ದು photo ಇಟ್ಟು ಬಿಟ್ಟು.

ಮಾಮೂಲಿ ನಾವುನು ಪಾನಕ

ಅದೆಲ್ಲಾ ನೈವೇದ್ಯ ಮಾಡ್ಬಿಟ್ಟು.

ಇಲ್ಲಿ ನಮ್ಮನೆ ಹತ್ತಿರನೂ ರಾಮ ದೇವರ ದೇವಸ್ಥಾನ ಇದೆ

ಅಲ್ಲಿ ತುಂಬಾ ಜೋರಾಗಿ ಮಾಡ್ತಾರೆ ರಾಮನವಮಿನ .

ಅಲ್ಲಿ ಅದೇ ಪಾನಕ ಕೋಸಂಬರಿ ಮಜ್ಜಿಗೆ ರೋಡ್ ಅಲ್ಲಿ ಹೋಗೋರಿಗೆಲ್ಲಾ ಹಂಚ್ತಾರೆ ಅಲ್ಲಿ ತುಂಬಾ ಮಾಡ್ತಾರೆ .

ನಾವು ಸಂಜೆ ದರ್ಶನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ತುಂಬಾ rush

ಅಲ್ಲೂ ಅಷ್ಟೆ ದೇವರ ಅಲಂಕಾರ ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿದ್ರು.

ಹೋಗೋದೇ ಇಲ್ಲ ನಾವು ವರ್ಷಕ್ಕೆ ಒಂದೇ ಸಲ ಹೋಗೋದು ಆ ದೇವಸ್ಥಾನಕ್ಕೆ

ಹೋಗ್ ಬಂದ್ವಿ ತುಂಬಾ rush ಇತ್ತು ಆಯ್ತು ತುಂಬಾ ಹೊತ್ತು ಬರಕ್ಕೆ .

ಹಬ್ಬ ಅಂದ್ರೆ usually rush ಇದ್ದೇ ಇರುತ್ತೆ ಅಲ್ವ ಹಾಗಾಗಿ rush ಆಗಿರುತ್ತೆ . ಹೌದು ಅದು ವರ್ಷಕ್ಕೆ ಒಂದ್ ಸರಿ

ಮತ್ತೆ ಏನ್ ಗೊತ್ತ ಈ ರಾಮನವಮಿ ಆದ್ಮೇಲೆ ಒಂದ್ ಕೆಲವೊಂದು ದೇವಸ್ಥಾನದಲ್ಲಿ ಎಲ್ಲಾ ದೇವಸ್ಥಾನ ಅಂತ ನoಗೊತ್ತಿಲ್ಲ ನಾನ್ ನೋಡಿದ ಹಂಗೆ ಕೆಲವೊಂದು ದೇವಸ್ಥಾನದಲ್ಲಿ ಊಟನು ಹಾಕ್ತಾರೆ next dayಗೆ . ಅದು ತುಂಬಾ ಜೋರಾಗಿರುತ್ತೆ ಕೆಲವೊಂದು ದೇವಸ್ಥಾನದಲ್ಲಿ . ನಾವ್ ಹೇಳಿ ನಾನ್ ಹೇಳಿದ್ನಲ್ಲ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ.

ಅಲ್ಲಿನು ತುಂಬಾ ಜೋರಾಗೆ ಇತ್ತು ಜೋರಾಗಿ ಶಾಮಿಯಾನ ಎಲ್ಲಾ ಹಾಕಿ ಎಷ್ಟೊಂದ್ ಜನ ಅಡುಗೆ ಭಟ್ರು ಅವಾಗ್ಲೇನೆ ಇನ್ನೂ ನಾಳೆಗೆ ಹಿಂದಿನ ದಿನ ಸಾಯಂಕಾಲ ಭಟ್ರು ತರಕಾರಿ ಹೆಚ್ಕೊಲ್ಲೋದು ಎಲ್ಲಾ preparation ನಡಿತೈತು water full ಮಾಡ್ಕೊಳ್ಳೋದು water tanks ಎಲ್ಲಾ ಬಂದಿತು ಹ ರೀತಿ ಆಗಿ . ಹ್ಮ್ ತುಂಬಾ ಜನ ಊಟಾನು ಕೊಡ್ತಾರೆ ದೇವಸ್ಥಾನದಲ್ಲಿ ಆ ಈ ರೀತಿ ಮಾಡ್ತಾರೆ .

ನೀವ್ ಹೋಗಿದ್ರಲ್ವ ಆ ದೇವಸ್ಥಾನದಲ್ಲಿ next day ಊಟ ಎಲ್ಲಾ ಇರುತ್ತಾ? ಆ ಇರುತ್ತೆ ಇಲ್ಲೂ ಅಷ್ಟೆ ಮಧ್ಯಾಹ್ನ ಊಟ arrange ಮಾಡಿರ್ತಾರೆ

ಅಲ್ಲೂ ಎಲ್ಲಾ plate ಎಲ್ಲಾ ಹಾಕ್ಬಿಟ್ಟು serve ಮಾಡ್ಬಿಡ್ತಾರೆ

ಅವತ್ತೂ ಅಷ್ಟೆ ತುಂಬಾ ಜನ ಇರ್ತಾರೆ.

ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಅಲ್ಲೂನು

ಇನ್ನೊಂದ್ ಏನ್ ಗೊತ್ತ ನಾವು college life ಅಲ್ಲಿ ಇದ್ದಾಗ ರಾಮನವಮಿ ನಮ್ಮ hostel ಪಕ್ಕ ದೇವಸ್ಥಾನನೂ ಇತ್ತು ಹರಳಿಕಟ್ಟೆ ಅಂತ ಅಲ್ಲಿ ನಾಗರ ಕಲ್ಲೆಲ್ಲಾ ಇತ್ತು .

ಅಲ್ಲಿ ಇದು ಪಾನಕ ಕೋಸಂಬರಿ ಎಲ್ಲಾ ಕೊಡ್ತಾ ಇದ್ರೂ ಅದು ನಮ್ಮ hostel ಅವರು ಅವರ relatives ಎಲ್ಲಾ ಸೇರ್ಕೊಂಡು ಕೊಡ್ತಾ ಇದ್ರೂ ನಮ್ಮನ್ನು ಪಾನಕ ಕೋಸಂಬರಿನ distribute ಮಾದಕೆಲ್ಲಾ ಕರೀತಾ ಇದ್ರು ನಾವೆಲ್ಲಾ ಹೋಗಿ ಅದ್ರಲ್ಲಿ ಸೇರ್ಕೊಂಡು ಪಾನಕ ಕೊಸಂಬರಿನೆಲ್ಲಾ ಬಂದವರಿಗೆಲ್ಲಾ distribute ಮಾಡ್ತಾ ಇದ್ವಿ. ಅದೂ ಒಂದ್ experience ಏನೂ ಅಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನಾವು ಪಾನಕ ಕೊಸಂಬರಿನ ಹಾಕಿ ಹಾಕಿ ಎಲ್ಲಾರ್ಗೂ serve ಮಾಡ್ತಾ ಇರ್ತಿದ್ವಲ್ಲ so ಅದು ಒಂದು memorable experience. ಹೌದು ಅದು ದೇವರ ಸೇವೇನು ಆಯ್ತು ಒಂಥರಾ ನಿಮಗೆ ಒಂದು memorable experience ಕೂಡಾ ಆಯ್ತು . ಅ ದೇವರ ಸೇವೇನು ಆಯ್ತು ಮತ್ತೆ ಏನು ಅಂದ್ರೆ ಮ್ social ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಒಂದು ಸೇವೆನ ಮಾಡ್ದಂಗು ಆಯ್ತು ಜನರಿಗೆ distribute ಮಾಡೋದು .

ಮತ್ತೆ ಇನ್ನೊಂದು ಏನು ಅಂದ್ರೆ friends ಜೊತೆಗೆ ಎಲ್ಲಾ ಸೇರ್ಕೊಂಡು ನಾವೆಲ್ಲಾ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡ್ಡೆಲ್ಲಾ ಅದನ್ನ distribute ಮಾಡ್ತಿತೀವಲ್ಲ.

ಮತ್ತೆ ಇನ್ನೊಂದು ನಿಮಗೆ ಹೇಳೋದ್ ಮರೆತು ಬಿಟ್ಟೆ ಇಲ್ಲಿ ಯುಗಾದಿ ಹಬ್ಬದಲ್ಲಿ.

ನಮ್ಮನೆ ಹತ್ತಿರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ .

ಅಲ್ಲಿ ಹದಿನೈದು ದಿನ ದಿನಾ ವಿಶೇಷ ಪೂಜೆಗಳು ನಡೀತಾವೆ .

ಯುಗಾದಿ ಹಬ್ಬಗಿಂತ ಹದಿನೈದು ದಿನ ಮುಂಚೆಯಿಂದಾನೆ start ಆಗುತ್ತೆ ಪೂಜೆಗಳು .

ದಿನಾ ವಿಶೇಷ ಪೂಜೆಗಳು

ಅಲ್ಲಿ ಉತ್ಸವ ಮೂರ್ತಿನ ದಿನಾ ಒಂದೊಂದ್ ಬೀದಿಗೆ ಮೆರವಣಿಗೆ ತಗೊಂಡ್ ಹೋಗ್ತಾರೆ . ಓ ಹಂಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಓ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು . ಅಮಾವಾಸ್ಯೆ ದಿನ ಅಂತು ಅಲ್ಲಿ ಹೋಮ ಮಾಡ್ತಾರೆ .

ಹೋಮ ಅಂತು ತುಂಬಾ ಶಕ್ತಿ ಆ ಹೋಮಾಗೆ ಅದು ಸಂಜೆ ಆರು ಗಂಟೆ ಮೇಲೆ ಮಾಡ್ತಾರೆ . ಆ ದುರ್ಗಾ ಪರಮೇಶ್ವರಿ ಅಲ್ವಾ ತುಂಬಾ ಶಕ್ತಿಯ ವಾದಂತಹ ದೇವತೆ . ಹೌದು ಅಲ್ಲಿ ಅಮಾವಾಸ್ಯೆ ದಿನ ಅಂತೂ ಅಷ್ಟೂ rush ಇರುತ್ತೆ ನೀವು ದರ್ಶನಗೆ ಹೋದ್ರೆ ಎರಡ್ hour minimum ಎರಡ್ hour ಆಗುತ್ತೆ ದರ್ಶನ ಮುಗಿಸಿಕೊಂಡು ಬರಕ್ಕೆ .

ಅಷ್ಟು rush ಇರುತ್ತೆ ಮತ್ತೆ ಹೋಮನು ಅಷ್ಟೆ ರಾತ್ರಿ ಹತ್ತು ಹತ್ತೂವರೆ ಆದ್ರೂ ಜನ ಬರ್ತಾನೆ ಇರ್ತಾರೆ ಹೋಮಾಗೆ ಅಲ್ಲಿ ಬಿಳಿ ಸಾಸಿವೆ ಕೊಡ್ತಾರೆ ಹೋಮಕ್ಕೆ .

ಅದುನ್ನ ನಮ್ಗೆ ನೀವಳಿಸಿಕೊಂಡ್ಬಿಟ್ಟು.

ಅವರಿಗೆ ಏನೇ ಕೆಟ್ಟ ದೃಷ್ಟಿ ನಮ್ಮೇಲೆ ತಾಗದೆ ಇರ್ಲಿ.

ಅಥವಾ ತಾಗಿದ್ರೂನು ಅದು ಪರಿಹಾರ ಆಗ್ಬಿಡ್ಲಿ

ಅಂತ ಸಾಸಿವೆನ ನಮ್ ತಲೆ ಮೇಲೆ ಮೂರು ಸಲ ನೀವಾಳಿಸಿಕೊಂಡ್ ಬಿಟ್ಟು ಹೋಮಕ್ಕೆ ಹಾಕ್ಬಿಡ್ತಾರೆ . ಓ ಸೂಪರ್ ಆಗಿರುತ್ತೆ ಹಂಗಿದ್ದರೆ ಹಾo ಚೆನ್ನಾಗಿರುತ್ತೆ ಮತ್ತೆ ಯುಗಾದಿ ಹಬ್ಬದ ದಿನಾನು ಅಷ್ಟೆ ಅಲ್ಲೆಲ್ಲಾ ತುಂಬಾ ಎಳನೀರು ಅಭಿಷೇಕ

ಮತ್ತೆ ಏನು ಸಾವಿರದ ಒಂದು ಹಾಲು ಬಿಂದಿಗೆ ಅಭಿಷೇಕ .

ಹ್ಮ್ ಎಲ್ಲಾ ಮಾಡ್ತಾರೆ ಅಲ್ಲಿ .

ಎಲ್ಲೆಲಿಂದಾನೋ ಜನಗಳು ಬರ್ತಾರೆ ಇಲ್ಲಿರೋರೆ ಹೋಗೋದಿಲ್ಲ .

ಅಷ್ಟೂ ಹೆಸರುವಾಸಿಯಾಗಿದೆ ದೇವಿ ಓ ದುರ್ಗಾ ಪರಮೇಶ್ವರಿ ದೇವಿ ಆಲ್ವಾ

ಮತ್ತೆ ಏನು ಏನ್ ಮಾಡ್ತಾ ಇದ್ದೀರ ಇವಾಗ ಈಗ ಎನಿಲ್ಲಾಪ್ಪ ಮಕ್ಕಳಿಗೆ school ಬೇರೆ ಇಲ್ವಲ್ಲಾ ಇವಾಗ

ಪಾಪ ಮಕ್ಕಳನ್ನ ಕೂರಿಸಿಕೊಂಡು ಏನಾದ್ರೂ ಒಂದ್ craft work ಮಾಡ್ಸೋಣ ಅಂತ ok ಹಾಗೆ .

ಮತ್ತೆ ಬನ್ನಿ free ಇದ್ದಾಗ ಮನೆ ಕಡೆಗೆ

summer holidays ಅಲ್ವ ಮಕ್ಳು ಮನೇಲಿ ಇದ್ದಾರಲ್ವಾ ಕರ್ಕೊಂಡ್ ಬನ್ನಿ

ಹ್ಮ್ ನಾನು ಬರ್ತೀನಿ free ಮಾಡ್ಕೊಂಡು ನೋಡ್ಕೊಂಡು ಬರ್ತೀನಿ ಮಗಳು summer campಗೆ ಹೋಗ್ತಾ ಇದ್ದಾಳೆ ಇನ್ನು ಈ month twenty fifth ಗೆ end ಆಗುತ್ತೆ ಅದೆಲ್ಲಾ ನೋಡ್ಕೊಂಡ್ ಬಿಟ್ಟು ಬರ್ತೀನಿ. ಆಯ್ತು ಬನ್ನಿ ಇಲ್ಲಿ ದೇವಸ್ಥಾನಕ್ಕೂ ಕರ್ಕೊಂಡ್ ಹೋಗ್ತೀನಿ ಒಂದ್ ದಿನ ಹ್ಮ್ ಹೋಗಣ ನೀವ್ ಹೇಳಿದ್ರಲ್ಲ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ. ವಿಶೇಷವಾಗಿ ಇರುತ್ತೆ ಅಂತ ಹೋಗಣ ಅಲ್ಲಿಗೆ ಬಂದಾಗ .

ಹ್ಮ್ ok ಮಮತಾ ಅವರೇ bye .

ಈ train experience ಅನ್ನೋದ್ ಐತಲ್ಲಾ, ಬಾರಿ ದೊಡ್ಡ experience ಜೀವನದಾಗ, train experience ದಲ್ಲಿ ಆಗೋವಂತಾ experience ನನಗ ಅನಸಿದ ಮಟ್ಟಿಗ್ಗೆ ಜೀವನದಾಗ ಎಲ್ಲಿ ಆಗಲ್ಲಾ ಅನ್ಕೊಂತೀನಿ ಎಂತಿಂತಾ experience ಎಂತೆಂತ ಜನಾ ಇರ್ತಾರ, ಯಾವತರಾ situation ಇರತದ, ಯಾವ ತರಾ journey ಇರತದ. ಅಬಬ ಅದನ್ನ ನೆನಸ್ಕೊಂಡರ ವಂತರಾ ಇದ ಆಗ್ಬಿಡತ್ತ ಮೈಗೆಲ್ಲಾ, ನಾವ್ train ಅಲ್ಲಿ ಬಾಳ ಓಡಾಡಿದಿವಿ ಸಿಕ್ಕಾಪಟ್ಟೆ ಓಡಾಡತೇವ್ ನೋಡ್ train ಅಲ್ಲಿ, ಯಾವಾಗ ರಾತ್ರಿ ಅಂದ್ರ ರಾತ್ರಿ day ಅಂದ್ರ day ಎಷ್ಟೋ ಎಷ್ಟು long journey ಇದ್ರು ನಾವ ಇದು ಆಗಲ್ಲಾ, ಯಾಕಂದ್ರ train journey ಅಂದ್ರ ಆತರಾ ಇಷ್ಟ ಆಮೇಲೆ. ಕೆಲವೊಬ್ಬರಿಗೆ ಅನಿವಾರ್ಯ ಆಗ್ಬಿಟ್ಟಿರತೇತಿ train journey ಅಂದ್ರ, ಯಾಕಂದ್ರ ದುಡ್ಡು train ಗೆ bus ಗೆ compare ಮಾಡಿದ್ರ ಕಡಿಮಿ ಇರತೈತಿ ರೊಕ್ಕಾ ಅಹ್ train ಗೆ, so ಹಿಂಗಾಗಿ train charges ಕಡಿಮಿ ಇರತೈತಿ ಪಾಪ ಎಷ್ಟೋ ಜನಾ ಕೆಳಗ ಕುಂತ ಹೋಗತಿರ್ತಾರ seat ಇಲ್ಲಾ ನಿಂತ ಹೋಗತೀರ್ತಾರಾ ಅ ಒಬ್ಬರ ಮೇಲೆ ಒಬ್ಬರ ಕಾಲ ಹಾಕಿ. ಹೊಂಟಿರತರ ಅದೇನ ಅದು ತುಂಬಾ ಕಷ್ಟ ಕರ journey , ಅದ್ರ ಏನು ಒಬ್ರು ಹೊಂದಾಣಿಕೊಂಡ ಹೋಗುವಂತ ಇದನ್ನ ಕಲಕೊಂತಿವಿ ನಾವ ಎದರೊಳಗ train journey ಒಳಗ, train experience ಒಳಗ, ತುಂಬಾ ಇದು ನಾವ ಒಂದ ಸಲಾ ಹಿಂಗೇ train ಲ್ಲಿ ಹೋಗ್ಬೇಕಾದ್ರೆ, ಎಷ್ಟೋ ಸಲಾ ನಿಂತಕೊಂಡೆ ಹೋಗಿದೀವಿ, ಎಷ್ಟ್ ನಾಲ್ಕ ನಾಲ್ಕ. Hour ನಿಂತಕೊಂಡ ಹೋಗ್ಬಿಟ್ಟಿವಿ ಬಾಳ ಕಷ್ಟ ಕಷ್ಟ ಪಟ್ಟಿವಿ train journey ದೊಳಗ ಅದ್ರ ಅದು ಕಷ್ಟ ಅಂತ ಆ time ಗ ಅನಸ್ತಿರತೆತಿ but ನಮಗ ಅದ experience , ಜೀವನದಾಗ ನಮಗ ಒಂದ ಪಾಠ ಕಲಿಸಿರತೇತಿ ಯಾಕಂದ್ರ ಅವಾಗ ನಾವು ಹಂಗ ಹೋಗಿವಿ ಅಂತ ನಮಗ ಈ time ನಾಗ ಇಲ್ಲಿ ಹೆಂಗ ಇದ್ರೂನು. ಹೊಂದಕೊಂಡ ಹೋಗ್ತಿವಿ so ಹಿಂಗಾಗಿ ಒಂದೊಂದ ಸಲಾ ಏನ ಆಗ್ತೇತಿ ನಾವು train ಒಳಗ ನಾವು sudden ಆಗಿ decision ತೊಗೊಂತೇವಿ journey ಅದ್ರ ನಮದ. almost ಹಿಂತಾದ ಏನಾರ travel ಅದ್ರ ಹೋಬೇಕಾದ್ರ sudden experience ಒಂದ ಸಲಾ ಹೀಗೆ ಹೋಗ್ಬೇಕಾದ್ರ ನಾವು ಮನೇಲಿ decide ಮಾಡಿರಲಿಲ್ಲ ಮೂರ ದಿನಾ ರಜಾ ಬಂದ ಬಿಡ್ತು. ಎಲ್ಲಿಗ ಹೋಗ್ಬೇಕ ಅಂತ ವಿಚಾರ ಮಾಡ ಮುಂದ ಮೊದ್ಲ railway station ಕ ಹೊಗೋಣ, ಆಮೇಲೆ ಮುಂದಿಂದ್ ನೋಡೊಣ ಅಂತ ಅನ್ಕೊಂಡ್ವಿ, railway station ಕ ಹೋದ್ವಿ ಮೊದ್ಲ ಯಾವ train ಬರತ್ತೋ ಆ train ಕಡೆ ಹೋಗೋಣ ಅಂತ ಆ ಕಡೆ ಹೋದ್ರ ಆಯ್ತ್ ಅಂತ ಲೆಕ್ಕಾ ಹಾಕಿದ್ವಿ, ಆ ಒಂದು ಇದರ್ train ಬರ್ತಿತ್ , ಒಂದು ಪಂಡರಾಪುರ ಹೋಗೊ. Train ಬರ್ತಿತ್ತ್ , ಇನ್ನೊಂದು ಈ ಕಡೆ ಹಂಪಿ ಕಡೆ ಹೋಗೊ train ಬರ್ತಿತ್ತ್ , ಅವತ್ ಹಂಪಿ ಹೋಗೊ train ಮೊದ್ಲ ಬಂತ ಹಿಂಗಾಗಿ ಹಂಪಿಗ ಹೋಗ್ಬಿಟ್ಟಿವಿ, so ಅಂದ್ರಯೇನ್ ಈ ತರ train ಅನುಕೂಲ ಇತ್ತಂದ್ರ, ನಾವ್ ಮನುಷ್ಯ ಎಲ್ಲಿ ಬೇಕಲ್ಲಿ ಹೊಗಬಹುದು ಹಿಂಗಾಗಿ train experience ಐತಲ್ಲಾ ಅದು ಬಾರಿ ದೊಡ್ಡ experience ಆಮ್ಯಾಲ ಯಾರ್ಯಾರೊ ಊಟಾ ಕೊಡ್ತಿರ್ತಾರ. ಏನಾರ ಊಟಾ ಮಾಡ್ತಿರ್ತಾರಾ ತಗೋಪಾ ಊಟಾ ಮಾಡ ಅಂತಾರ, ಅವ್ರ ಯಾರು ಪರಿಚಯನ ಇರಲ್ಲ ನಮಗ, ಹಿಂಗಾಗಿ ಎಷ್ಟೋ ನಾವ್ ನಾವ್ ನಾವು ಎಷ್ಟೋ ನಾವು ಎಷ್ಟೋ ಸಲಾ ನಾವು ಊಟಾ ಇರಲಾರದೆ ನಾವ ಮಲ್ಕೊಂಡಿದ್ದಾಗ train ಗ ಆಜು ಬಾಜು ಜನಾನೇ ಬಾಳ ಜನಾನೇ ನಮಗ ಏ ತಗೋಪಾ ಊಟಾ ಮಾಡತೀರ್ತೀವಿ ಎಲ್ಲಾರು ಕೂಡ್ ಊಟಾ ಮಾಡತೀವಿ ತಗೋ ತಗೋ . ಒಳ್ಳೆ family ಇದ ನೋಡದಂಗ ನಮಗ ಆ ನೋಡ್ತಾರ ಆ ತರಾ train experience ಬಾಳ ಬಾಳ ಚಂದ ಇರತೈತಿ train experience , ಆಮ್ಯಾಲ train ಅದೇ ತರಾ ನಾವ್ train experience ದಾಗ ಹುಷಾರಾಗಿ ಹೋಗ್ಬೇಕು ಚಂದ, ಯಾವಾಗ್ಲು ಆಮೇಲೆ safe journey ಅದ ಯಾವಾಗ್ಲು. Safe journey ಆಮ್ಯಾಲ ಎಲ್ಲಾ ರೀತಿ ಅನುಕೂಲ ಇರತೈತಿ train ನಾಗ, ತಿನ್ನಾಕ ಬರ್ತಾವ ಎಲ್ಲಾ ಬರ್ತದ ಎಲ್ಲಾ ಬಾಳ ಅನುಕೂಲ ಇರತೈತಿ ಕುಡ್ಯಾಕ ನೀರ ಗೀರ ಎಲ್ಲಾ ಅನುಕೂಲ ಇರತೈತಿ , bus compare ಮಾಡಬೇಕಾದ್ರ train ಏನ ಐತಲ್ಲಾ train journey ಬಾಳ ಇದು, ಆಮೇಲೆ train experience ಆದವನಿಗೆ. ಜೀವನದಾಗ almost ಎಲ್ಲಾ experience ಆಕ್ಕೆತಿ ಅನ್ಕೊಂತೀನಿ ನನ್ ಪ್ರಕಾರ, ಯಾಕಂದ್ರ ಆತರ journey ಇರತೈತಿ, ಅದು ಅಷ್ಟ ಸರಳ ಅಷ್ಟ ಸರಳ journey ಇರಲ್ಲಾ ಅದು, ನಿವ ಯಾವ general comfort ನಾಗ ಹೋದೋನಿಗೆ ಗೊತ್ ಅದ್ರದ್ ಮಹಿಮೆ ಹಂಗ ಇರತೈತಿ train experience ಅಂದ್ರ ಅಷ್ಟ easy ಇರಲ್ಲಾ. ಆ ನಾವ ready ಇರಬೇಕ ಎಲ್ಲಾದಕ್ಕು ಹೋಗಾಕ, ಎಲ್ಲಿ ಹೊದ್ರುನು ಏನು ಯಾವ ಊರಿಗ ಹೊದ್ರುನು ready ಇರಬೇಕು , ಹೆಂಗೆಂಗ್ rush ಇರತೈತಿ ಬಿಡ ಹಂಗಾರ ಇದ್ರುನು ಹತ್ತಕೊಂಡ ಹೋಗ್ತಾ ಇರಬೇಕು ಅದು train train ಅಂತಂದ್ರೆನೆ. ಅಂತಂದ್ರೆನೆ ಹೊಂದಾಣಿಕೆ ಹಂಗಾಗಿ train ಅಂತಂದ್ರ ಹೊಂದಾಣಿಕೆ, ಜೀವನದಾಗ ಹೊಂದಾಣಿಕೆ ಯಾವನಿಗೆ ಗೊತ್ತಿರಲ್ಲ ಅವಾ train ನ train journey ದಾಗ ಹೋಗ್ಬಿಟ್ರ ಆಯಿತು ಅವ ಒಳ್ಳೆ experience ಆಗ್ಬಿಡತೇತಿ ಅವ್ನಿಗೆ ಹೊಂದಿಕೊಂಡು ಹೊಗೋವಂತಾ experience ಆಗ್ಬಿಡ್ತೇತ, ಹಿಂಗಾಗಿ train experience ಅನ್ನೋದು ಒಂದು memorable ಆಮ್ಯಾಲ. ಜೀವನದಾಗ ಮರಿಲಾರದಂತ ಒಂದ ದೊಡ್ಡ experience , ನನ್ನ ಪ್ರಕಾರ train ದು.

ವಿನೋದ hello.

ಅರಾಮಪ್ಪ ಏನ್ phone ಇಲ್ಲ ಏನಿಲ್ಲ ಏನ್ busy ಆಗ್ಬಿಟ್ರಿಯಾ? ಹೆ ಇಲ್ಲರಿ ಹಿಂಗೇ ಹೊಲದೇನು ಕೆಲ್ಸ್ಗಲ್ ಇದ್ದವಲ್ಲ.

ಇನ್ನೇನ್ ಐಯ್ತಪ್ಪಾ ನಮ್ಮದು ಅದೆ ಪ್ರಪಂಚನ ಇನ್ನೇನ ಅದೆ college ಮುಗದಾಲ್ಲಿಂದ ಅದೇ ಹೊಲದಲೇ ಇರತಿವಾ. ಬೆಳೆ ಗಿಳೆ ಎಂಗದವಪ್ಪ?

ಹಿಂಗೇ ಆಯ್ತು ಇದ್ ಇಟ್ಟಿದೀವ ಹೊಲದಲ್ಲಿ. ನೀರ್ ಕಟ್ಟಾಗತವ ನೀರ್ ಇರ್ ಎಲ್ಲ ಕಟ್ಟಿದಿರಲ್ಲ? ಇನ್ನೂ ಕಟ್ಟಿಲವೋ ಕಟ್ಟಬೇಕು ಅದುನ್ನೆ ಮಾಡ್ತಿದೀವಿ ಕೊಟ್ಟೋಣಂತಿದ್ವಾ.

ಕಟ್ಟಕ್ಕಾಗಲಿಲ್ಲ ಯಾವ ಕೆಲಸಮೇಲೆ ಬೇರೆ ಕಡೆ ಬಂದಿ ಮದ್ದ್ ತರಬೇಕಿತ್ತು ಹಂಗೆ ಬೇರೆ ಕಡೆ ಬಳ್ಳಾರಿಗ್ ಬಂದಿದ್ವಾ ಮದ್ದ್ ತರಬೇಕಾಗಿತಾ .